ಸೋ ಇವಾಗ ನೋಡುತ್ತಾ ಇದ್ದೀರಾ ಕೂರ್ಲಿಕ್ಕೆ ಬೆಂಚ್ ಇದೆ. ಅದರಲ್ಲಿ ಸಾರಿ ಶಾಪ್ಸ್ ಇದೆ ಸ್ಲಿಪ್ಪರ್ ಶಾಪ್ಸ್ ಇದೆ ಟಿವಿ ಕೂಡಾ ಇದೆ.

ಎಲ್ಲ ಚೆನ್ನಾಗಿ ಕಾಣುತ್ತಿವೆ. ಬ್ರಿಡ್ಜ್ ಇದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಪವರ್ ಕಂಬಗಳು ಇವೆ.

ಇಲ್ಲಿ ನೋಡುತ್ತಿದ್ದೀರಾ ಶೇವಿಂಗ್ ಶಾಪ್ ಇದೆ ಹಾಗೆ ಒಬ್ಬ ವ್ಯಕ್ತಿ ಹೇರ್ ಕಟ್ ಕೂಡ ಆಗುತ್ತಾ ಇದೆ.

ಪೋಸ್ಟರ್ ಇದೆ ಒಂದು ಗಾಜಿನಿಂದ ಮಾಡಿದ ಡೋರ್ ಇದೆ ರೋಡ್ ಇದೆ ಕೂಡಾ--

ಸ್ಥಳ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೆಲವೊಂದು ಬೋಟಸ್ ನಿಂತಿದೆ ಕಂಬ ಇದೆ ಬ್ರಿಡ್ಜ್ ಮೇಲೆ ಜನರು ಕೂಡಾ ಓಡಾಡತಾ ಇದ್ಧಾರೆ .

ಕೆಲವೊಂದು ಚಿಕ್ಕದಾದ ಪ್ರಾಪ್ಸ್ ಇದೆ ಬಲೂನ್ ಕೂಡಾ ಇಟ್ಟಿದ್ದಾರೆ ಬಲೂನಿನ ಡೆಕೋರೇಷನ್ ಆಗಿದೆ ಒಂದು ಇದೆ.